ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಮಸ್ಜಿದ್ ನ ಒಳಾಂಗಣವನ್ನು ಕಂಡುಬರುತ್ತಾಯಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಶೋ ರೂಮ್ ಇನ ಒಳಾಂಗಣವನ್ನು ಕಂಡುಬರುತ್ತಯಿದೆ.

ಇಲ್ಲಿ ನಮಗೆ ಒಂದು ಸಾಯಿ ಗಿಫ್ಟ್ ಸೆಂಟರ್ ಅಂಗಡಿ ಕಂಡು ಬರುತ್ತಾ ಇ --

ಮತ್ತು ಇಲ್ಲಿ ತರತರದ ದೇವರ ಮತ್ತು ಇನ್ನಿತರೆ ಫೋಟೋಗಳನ್ನು ಹೊರಗಡೆ ಇಟ್ಟಿದ್ದಾ--

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲೊಂದು ಕಾರ್ಯಕ್ರಮದ ಮಾಡುವ ಹಾಲ ನ್ನು ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಗಿಡ ಮರಗಳನ್ನು ನೋಡಬಹುದು.

ಮತ್ತು ಇಲ್ಲಿ ಒಂದು ಮೂರ್ತಿ ಇದೆ.

ಮತ್ತು ಇಲ್ಲಿ ಸ್ಥಳದಲಿ ಸಿಮೆಂಟ್ ಗಳನ್ನು ಒಂದು ಗುಂಪಾಗಿ ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳು ಕುರ್ಜಿ ಮೇಲೆ ಕುಳಿತಿರುದು ನೋಡಬಹುದು.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ರಸ್ತೆಯ ಮೇಲೆ ಹಲವಾರು ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಕೆ ಒಂದು ರಿಬ್ಬನ್ ಮತ್ತು ಹೂವಿನ ಸರಗಳನ್ನು ಹಚ್ಚಿರುವುದು ನೋಡಬಹುದು.

ಒಳಗಡೆ ಹೋದಕೆ ಗಾಜಿನ ಬಾಗಿಲು ಇದೆ.

ಮತ್ತು ಇಲ್ಲಿ ಮೇಲುಗಡೆ ಕೆಲವು ತಿನ್ನುವ ಐಟಂ ಗಳನ್ನು ಇಟ್ಟಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಪುರಾತನರ ಕಾಲದಲ್ಲಿ ಕಟ್ಟಿರುವ ಒಂದು ಕೋಟೆಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ದೊಡ್ಡ ದೊಡ್ಡ ರಾಡು ಗಳು ಮತ್ತು ಇತರ ಯಂತ್ರಗಳನ್ನು ನೋಡಬಹುದು.